ಇದು ಒಂದು ಬಸ್ ಸ್ಟಾಂಡ್ ಆಗಿವೆ ಬಸ್ ಹೊರಟ್ಟಿದೆ ಅನ್ನಸುತ್ತೆಈಕಡೆ ಒಂದ ಇಬ್ಬಳರು ಚೇರ್ ಹಾಕೊಂಡಿ ಕುತಿದ್ದಾರೆ ಆಕಡೆ ಒಂದ್ರೆ ಅಲ್ಲಿ ಮರ ಕಾಣಸತ್ತಿದೆ ಆಮೇಲೆ ಆಂಟಿ ಕುತಿದ್ದರೆ ಆಮೇಲೆ ಇದು ಎಲ್ಲಾ ಇದೆ.

ಇದು ಒಂದು ದೇವಸ್ಥಾನ ಕಾಣಸ್ತಿದೆ ಇಲ್ಲಿ ಮುಂದೆ ಒಂದು ಆಟೋ ಇದೆ ಇದು ಸ್ಟೈಲಿಶ್ ಆಟೋ ಆಗಿದೆ ಇದು ಈಗ ಬರುತ್ತಿರುವ ಆಟೋವಾಗಿದೆ ಇತರ ಆಟೋನ ನಾನು ನೋಡಿದ್ದೀನಿ ನಮ್ಮ ಊರಲ್ಲಿ ಒಬ್ರು ತೊಕೊಂಡಿದರೆ ತುಂಬಾ ಚನ್ನಾಗಿದೆ --

ಇದು ಒಂದು ಪೇಂಟಿಂಗ್ ಆಗಿ ಕಾಣಸ್ತಾ ಇದೆ ಅಲ್ಲಿ ಒಂದು ಹೆಣ್ಣು ಉಹ್ ಮಹಿಳೆಯ ಚಿತ್ರವನ್ನು ಬಿಡಿಸಿದ್ದಾರೆ ಅವಳು ತುಂಬಾ ಆಕ್ರೋಶದಿಂದ ನೋಡುತ್ತಿದ್ದಾಳೆ ಎಂಬುವ ರೀತಿಯಿದೆ ಆ ಚಿತ್ರ ಅದರಲ್ಲಿ --

ಇದು ತುಂಬಾ ಚನ್ನಾಗಿ ಕಾಣಸ್ತ ಇದೆ ಆಕಾಶ ಆಗಿರಬಹುದು ಸೂರ್ಯ ಕಾಣಸ್ತಿರೋ ರೀತಿ ಆಗಿರಬಹುದು ಹಸ್ರ ಆಗಿರಬಹುದು ಎಲ್ಲಾ ತುಂಬಾ ಸುಂದರವಾಗಿ ಕಾಣಸ್ಥಿದೆ ನೋಡಿ ತಕ್ಷಣ ಅಟ್ರಾಕ್ಟ್ ಆಗೊತರ --

ಆಕರ್ಷಣೆ ಒಳಗಾಗೊತರ ತುಂಬಾ ಚನ್ನಾಗಿ ಕಾಣಸ್ತಿದೆ ಈ ಚಿತ್ರ ನೋಡಕ್ ಬಹಳ ಸುಂದರವಾಗಿದೆ ಸೋ ಬ್ಯೂಟಿಫುಲ್ .

ಹಸಿರು ನೋಡೊಕ್ಕೆ ಎಲ್ಲೆ ಹೋಗಲಿ ಹಸಿರು ನೋಡೊಕ್ಕೆ ತುಂಬಾ ಚನ್ನಾಗಿರುತ್ತೆ. ಹಸಿರನ್ನ ನಾವು ಗ್ರೀನ್ ಸಿಂಬಲ್ ಅಂತಾನೂ ಕರೀತೀವಿ.

ಇದು ಒಂದು ಬಸ್ ಸ್ಟಾಂಡ್ ಆಗಿರುತ್ತೆ ಇಲ್ಲಿ ನೋಡತ್ತಿರಬಹುದು ಬಸ್ಗಳು ಎರಡು ನಿಂತಿದವೆ ಈ ಕಡೆ ಒಂದು ಗ್ರೀನ್ ಕಲರ್ ಬಸ್ ಇಲ್ಲಿ ಅಂಕಲ್ ಡ್ರೈವರ್ ಅಥವಾ ಕಂಡಕ್ಟರ್ ಗೊತ್ತಿಲ್ಲಾ ಅವ್ರು ನಿಂತಿದ್ದಾರೆ --

ಹೋಮಿನಿ ಇತರದು ನಿಂತಿದೆ ಇದರ ಮೇಲೆ ಮದರ್ ಗಿಫ್ಟ್ ಅಂತ ಹಕಸಿದೆ ಇವು ತುಂಬಾ ಚನ್ನಾಗಿರುತ್ತವೆ ಅಂದರೆ ಹುಡುಗರುರೆಲ್ಲ ಇದುನ್ನ ಹೊಡಿಸಬೇಕಾದರೆ ಮದರ್ ಗಿಫ್ಟ್ ಫಾಧರ್ ಗಿಫ್ಟ್ ಅಂತ ಹಾಕಿಸಿಕೊಂಡು ಇರುತ್ತಾರೆ ಯಾಕೆ ಅಂದರೆ ಅವರ ಅಪ್ಪನೊ ಅಮ್ಮನೊ ಪ್ರೀತಿಯಿಂದ ಕೊಡಿಸಿರೊ ಗಿಫ್ಟ್ಗಳು ಹಾಗಿರುತವೆ.

ಆತರ ಹಾಕ್ಸಿರ್ತಾರೆ ಅದು ತುಂಬಾ ಚನ್ನಾಗಿ ಇರುತ್ತವೆ ಇತರದ್ ವೆಲ್ಲ ನೋಡೊಕ್ಕೆ ಆಗ್ಲಿ ಹೊಡಿಸೊಕ್ಕೆ ಆಗ್ಲಿ --

ಇದು ಕೆಂಪೇಗೌಡ ಸ್ಟಾಚು ಆಗಿದೆ ಕೆಂಪೇಗೌಡರು ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ದೇಶಕ್ಕಾಗಿ ತುಂಬಾ ಹೋರಾಟ ಮಾಡಿದ್ದಾರೆ.

ಇದು ಒಂದು ಏನ್ ಇದು ದೇವರಾಜ ಕಾಲೇಜು ಅಮೃತ ಮಹೋತ್ಸವ ಸಭಾಂಗಣ ಮತ್ತು ಆನ್ವೇಕ ವಿಜ್ಞಾನ ಪ್ರಯೋಗ ತುಂಬಾ ಪ್ರಯೋಗಳನ್ನು ಮಾಡುತ್ತಾರೆ.

ಇದು ಒಂದು ಮಹಲ್ ಆಗಿ ಕಾಣ್ಸತಾಯಿದೆ. ಇಲ್ಲಿನ ಮಹಲ್ ತುಂಬಾ ಸುಂದರವಾಗಿ ಕಾಣಿಸುತ್ತಾ ಇದೆ. ಆಲ್ಲಿ ನೀವು ನೋಡತಿರಬೋಡಹು ದೊಡ್ಡದೊಡ್ಡ್ ಕಂಬದ ತರ ಆಲ್ಲಿ ಟಿವಿ ತರದ್ ತುಂಬಾ ಚೆನ್ನಾಗಿ ಇದೆ.

ಅಲ್ಲಿ ನೀವ್ ನೋಡ್ತಿರ್ಬೋದು ಎಷ್ಟು ಜನ ಇದಾರೆ ಅಂತ ತುಂಬಾ ಜನ ನಿಂತಿದರೆ. ಒಬ್ಬ ರಿಪೇರಿ ಮಾಡ್ತಾಯಿದಾನೆ ಎಲ್ಲ ಬಗ್ಗಿ ನೋಡ್ತಿದಾರೆ ಯಾವ ರೀತಿ ರಿಪೇರಿ ಮಾಡ್ತಿದಾನೆ ಅಂತ.

ಆ ನೈಟ್ ಒತ್ ಅನ್ಸುತ್ತೆ ಯಾಕಂದ್ರೆ ಬೀದಿ ಲೈಟ್ಗಳೆಲ್ಲ ಆನ್ ಆಗಿದಾವೆದ. ಬೀದಿ ಲೈಟ್ ಲ್ಲಿ ಇತರ ಬಸ್ಗಳ್ ನೋಡೋದು ತುಂಬಾ ಸುಂದರವಾಗಿ ತುಂಬಾ ಚನ್ನಾಗಿ ಕಾಣ್ಸುತ್ತೆ. ನೋಡೋಕು ಬಹಳ ಸುಂದರವಾಗಿದೆ.

ಇದು ಒಂದು ಸುಂದರವಾದ ಮಸೀದಿ ಆಗಿದೆ. ಇಲ್ಲಿ ಎಲ್ಲಾ ಅವ್ರ ಧರ್ಮದ ಪ್ರಕಾರ ಅಡ್ಡು ಬೀಳ್ತಿದಾರೆ. ಕೆಲವು ಜನ ನಿಂತಿದ್ದಾರೆ. ಎಲ್ಲ ಟೋಪಿ ಎಲ್ಲ ಹಾಕಿದ್ದಾರೆ.

ಆಮೇಲೆ ಅದು ಎಷ್ಟು ಸುಂದರವಾಗಿ ಕಾಣಸ್ತಿದೆ ಅಂದ್ರೆ ಬೈಕ್ ನಿಂತಿರೋದಾಗಿರಬಹುದು ಬಲೂನ್ ಯಿಂದ ತುಂಬಾ ಚನ್ನಾಗಿ ಕಟ್ಟಿದ್ದಾರೆ ಉಮ್ಚ್ ಅದ್ರೆ ಅಮುಲ್ ಹೆಸ್ರಿಗೆ ಕಟ್ಟಿದರೆ ತುಂಬಾ ಚನ್ನಾಗಿ ಮುದ್ ಮುದ್ದಾಗಿ ಕಾಣಸ್ತಿದೆ ಅದು.

ಈಗೆಲ್ಲಾ ಜಿಯೋ ಸಿಮ್ ಬಂದಿದೆ ಜಿಯೋ ಸಿಮ್ ಯಾಕಂದ್ರೆ ಕರೆನ್ಸಿನು ಕಮ್ಮಿ ಇರುತ್ತೆ ಏರ್ಟೆಲ್ ಐಡಿಯಾ ಗೆ ಹೊಲ್ ಹೊಲಸ್ಕೊಂಡ್ರೆ ಜಿಯೋ ಸಿಮ್ ಚನ್ನಾಗಿರುತ್ತೆ ನಂದು ಜಿಯೋ ಸಿಮ್ ಆಹ್ ಜಿಯೋ ಸಿಮ್ ಚೆನ್ನಾಗಿರುತ್ತೆ ನನ್ನ ಪ್ರಕಾರ.

ಇಲ್ಲಿ ನಾವು ನೋಡಬೋದು ಒಂದು ಗ್ಯಾರೇಜ್ ತರಾ ಕಾಣ್ಸ್ತತಾದೆ ಅಂದ್ರೆ ಮೇಲೆ ಎತ್ತಿದರೆ ಇಲ್ಲಿ ಏನ್ ಅಂದ್ರೆ ಅದುನ್ನ ಅಹ್ ಕಾರು ಆಮೇಲೆ ಈ ಕಡೆ ಎಲ್ಲ ಇದಾಗಿದೆ ಅಂದ್ರೆ ಕಾರ್ ರೆಡಿಮೇಡ್ಸ್ಕೆ ಇಟ್ಕೋಳೋ ಐಟಂ ತರ್ಸ ಇದೆ.